ಇದು ಎರಡು ಬಂಡೆಗಳ ಚಿತ್ರವಾಗಿದ್ದು ಈ ಬಂಡೆಗಳ ಮೇಲೆ ಏ ಅಕ್ಷರಗಳನ್ನು ಕಾಣಬಹುದಾಗಿದೆ ಮತ್ತು.

ಇದು ಒಂದು ಕಲ್ಲಿನಿಂದ ಕಟ್ಟಿರುವಂತಹ ಸ್ಮಾರಕವಾಗಿತ್ತು ಇಲ್ಲಿ ಹಮ್ಮ್ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಮತ್ತು ಇಲ್ಲಿ ಆಹ್ಹ್ ಮೂರೂ ವ್ಯಕ್ತಿಗಳನ್ನು ಸಹ ಇಲ್ಲಿ ನೋಡಬಹುಡಗಿದೆ ಮತ್ತ್ --

ಈ ಇಲ್ಲಿ ಹಲವಾರು ಮೀನುಗಳನ್ನು ಪಾತ್ರೆಯಲ್ಲಿ ಹಾಕಿ ಇಟ್ಟಿರುವುದನ್ನು ನೋಡಬಹುದಾಗಿದೆ.

ಇದು ಒಂದು ಹೂವು ಚಲಿಸುವ ದಾರಿ ಯಾಗಿದ್ದು ಕಲ್ಲು ಮಣ್ಣು ಮತ್ತು ಗೋಡೆಯ ಮೇಲೆ ಬೆಳೆದಿರುವ ಗಿಡಮರಗಳನ್ನು ಸಹ ನೋಡಬಹುದಾಗಿದೆ.

ಒಣಗಿದ ಮರದ ಕಟ್ಟಿಗೆಗಳನ್ನೂ ಸಹ ಈ ಚಿತ್ರದಲ್ಲಿ ಅಹ್ ಕಾಣಬಹುದಾಗಿದೆ. ಇಲ್ಲಿ ಯಾರೊಬ್ಬ ವ್ಯಕ್ತಿಯ ಸಂಚಾರ ಇಲ್ಲದಿರುವದಿರುವದನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನೀರಿನ ಕಾರಂಜಿಯನ್ನು ಕಾಣಬಹುದು ಹಳದಿ ಬಣ್ಣದ ವಿದ್ಯುತ್ ದೀಪಗಳನ್ನು ಮತ್ತು ನೆಟ್ವರ್ಕ್ ಕಂಬಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಕಲ್ಲಿನಿಂದ ಕಟ್ಟಿದ ಗುಹೆಗಳನ್ನು ನೋಡಬಹುದಾಗಿದೆ ಮತ್ತು ಅದರ ಮೇಲೆ ಬೆಳೆದಿರುವ ಮಣ್ಣಿನ ಮತ್ತು ಗಿಡ ಮರಗಳನ್ನು ಸಹ ಇಲ್ಲಿ ನೋಡಬಹುದಾಗಿದೆ ಮತ್ತು--